ಮ್ಮ್ ಈ ಚಿತ್ರದಲ್ಲಿ ಬಿಳಿ ಬಣ್ಣದ ಗೋಡೆಯನ್ನು ಸಹ ಕಾಣಬಹುದಾ--

ಇದರ ವೆಲಿ ಹಲವಾರ ವ್ಯಕ್ತಿಗಳನ್ನ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ಪ್ಲೇ ಗ್ರೌಂಡ್ ಅನ್ನು ಕಾಣಬಹುದಾಗಿದೆ ಮ--

ಮತ್ತು ಹಲವಾರು ಕಬ್ಬಿಣದ ಸಾಮಾಗ್ರಿಗಳನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.